ಇವಾಗ ಹೋಗಿ ತಗೋ ಬಂದೆ ತರಕಾರಿ ಎಲ್ಲ ನಾನು ಇವಾಗ ಕೂಡ ಅದನ್ನೇ ಎಲ್ಲ ಸೇಗ್ರೆಗೇಟ್ ಮಾಡ್ತಾ ಇದ್ದೆ.

ಟ್ರಾನ್ಸಾಕ್ಷನ್ಸ್ ಎಲ್ಲ ಫೋನ್ ನಲ್ಲೇ ಆಗಿ ಬಿಡುತ್ತೆ.

ಇದೇ ಪರ್ಟಿಕ್ಯುಲರ್ ಗೇಮ್ ಅಂತ ಇರ್ತಾ ಇರ್ಲಿಲ್ಲ ತುಂಬಾ ಚೆನ್ನಾಗಿ ನಮಗೆ ಇಷ್ಟ ಬಂದಿದ್ದು ಒಂದು ಹಳ್ಳಿಗಳಲ್ಲಿ ಆಡೋ ಅಂತದ್ದು --

ಈಗಿನ ಮಕ್ಕಳು ಕೂಡ ಅಷ್ಟೇ ಡ್ರಾಯಿಂಗ್ ಮಾಡಿ ತಗೊಂಡು ಹೋಗಿ ಅಲ್ಲಿ ಹಾಕ್ತಾರೆ.

ಫಂಕ್ಷನ್ ಹಾಲ ಯೂಶುಯಲಿ ನನ್ನ ಮಗನ್ ಬರ್ಡೇ ರೀಸೆಂಟ್ ಆಗಿ ಫಂಕ್ಷನ್ ಹಾಲ್ ಲ್ಲಿ ಬುಕ್ ಮಾಡಿ ಮಾಡ್ಕೊಂಡ್ವಿ --

ಚರ್ಚ್ ನಾನು ಹೋಗಿದ್ದೀನಿ ಒಂದೆರಡು ಚರ್ಚ್ ಹೋಗಿದ್ದೀನಿ.

ಇದು ಚರ್ಚ್ ಲ್ಲಿ ಹೋದ್ರೆ ಅವರು ನಮಗೆ ಬನ್ ಅಥವಾ ಏನೋ ಕೊಡ್ತಾರೆ ಮೇ ಬಿ ಅನ್ಸುತ್ತೆ.

ಕನ್ಸ್ಟ್ರಕ್ಷನ್ ಅಂದ ತಕ್ಷಣ ನಮ್ಮ ಮನೆ ಕನ್ಸ್ಟ್ರಕ್ಷನ್ ನೆನಪಾಗುತ್ತೆ.

ಅಲ್ಲಿ ಹೊರಗಡೆ ತಿನ್ನೋದಕ್ಕಿಂತ ಮನೇಲೇ ತಿಂದ್ರೆ ಚೆನ್ನಾಗಿ ಮಾಡಿ ಕೊಟ್ರೆ ಮಕ್ಕಳು ಇಷ್ಟ ಪಡ್ತಾರೆ.

ಹಾಗೆ ಮನೇಲೇ ಮಾಡಿ ಕೊಟ್ರೆ ಕೂಡ ಹೆಲ್ತಿ ನೂ ಆಗಿರುತ್ತೆ.

ಕೆಲವೊಂದು ಪ್ರೋಗ್ರಾಮ್ ಗಳು ನೆಡ್ಸ್ ಕೊಡ್ತಾ ಇದ್ದದ್ದು ನಾವುಗಳು ಅದರಲ್ಲಿ ಸ್ಪೀಚ್ ಕೊಡ್ತಾ ಇದ್ದದ್ದು ಗೆಸ್ಟ್ ಗಳು.

ಅವರಿಗೆ ನಾವು ಸರ್ವ್ ಮಾಡ್ತಾ ಇದ್ದದ್ದು ಮೀನ್ಸ್ ಅವರ್ನ್ ತುಂಬಾ ರೆಸ್ಪೆಕ್ಟ್ ಫುಲ್ ಆಗಿ ವೆಲ್ಕಮ್ ಮಾಡ್ಕೊಂತ ಇದ್ದದ್ದು ಅವ್ರ ಸ್ಪೀಚ್ ಕೊಡ್ತಾ ಇದ್ದದ್ದು.

ಅವನು ಎರಡು ವರ್ಷ ತನಕ ಹೇರ್ ಕಟಿಂಗ್ ಅಂದ್ರೆ ಅಳ್ತಾನೇ ಇದ್ದ ಇದನ್ನು ನೋಡಿದ ತಕ್ಷಣ ನಂಗೆ ಅದೇ ನೆನಪಾಗ್ತಾ ಇದೆ.

ಹೊರಗಡೆ ಕೂಡ ಎಲ್ಲಾ ಜನಗಳು ಶಾಪ್ ಓಪನ್ ಮಾಡಿದ್ ತಕ್ಷಣ ಸಣ್ಣ ಪುಟ್ಟ ಅಂಗಡಿಗಳಲ್ಲಿ ಕೂಡ ಗಂಧದ ಕಡ್ಡಿ ಯೂಸ್ ಮಾಡಿ.

ಮಕ್ಕಳು ತುಂಬಾ ಇಷ್ಟ ಪಡ್ತಾರೆ ನಂಗೇನು ಕೂಡ ಸಡನ್ ಆಗಿ ಬೇಕಂದ್ರೆ ಹೋಗಿ ಆಲ್ಮೋಸ್ಟ್ ನಾನು ದಿನ ಹೋಗ್ತೀನಿ ದಿನಾ ತಗೊಂಡ್ರು ಏನಾದರು ಒಂದು ಉಳಿದೆ ಇರತ್ತೆ ತಗೊಂಬರಕ್ಕೆ.

ಈಗ ರೀಸೆಂಟ್ ಆಗಿ ಅಲ್ಲಿ ಒಂದು ಮನೆ ಕಟ್ಟಿದ್ರು ತುಂಬಾ ಚೆನ್ನಾಗಿರತ್ತೆ ತುಂಬಾ ಹೋಗಕ್ಕೆ ಅಲ್ಲಿ ತುಂಬಾ ಆ ಪೀಸ್ ಫುಲ್ ಕಾಮ್ ಆಗಿರುತ್ತೆ.

ದಸರಾದಲ್ಲಿ ನಮಗೆ ಇಷ್ಟು ಆನೆಗಳು ಆ ಬರುತ್ತೆ ಅಂದರೆ ಪ್ರೊ ಪ್ರೊಸೆಸರ್ ಗೆ ಅಂತ ಅಂದ್ರೆ --

ಸ್ವಲ್ಪ ಆ ಸೇವಿಂಗ್ಸ್ ಅಂತ ಸ್ವಲ್ಪ ಅಮೌಂಟ್ ಸ ಕೆಲವು ಎರಡು ವರ್ಷಗಳು ಮಾತ್ರ ನಾನು ಕಟ್ಟಿದ್ದೆ.

ಅದೊಂದು ಪ್ರಾಬ್ಲಮ್ ಆಗುತ್ತೆ ಈ ದಟ್ಟಗಳ್ಳಿ ಏರಿಯಾ ದವರಿಗೆ.

ಈಗಿನ ಮಕ್ಕಳು ಬರೀ ಟಿ_ವಿ ಫೋನ್ ಅಡ್ಡಿಕ್ಷನ್ ಆಗಿ ಬಿಟ್ಟಿದ್ದಾರೆ ಆದ್ರೂ --

ಸೋ ಈಗಿನ ಮಕ್ಕಳಿಗೆ ಬುಕ್ ಓದೋದ್ರಿಂದ ಸ್ವಲ್ಪ ನಾಲೆಜ್ ಬರತ್ತೆ.

ಇದು ಬೋಟಿಂಗ್ ನಾವು ಕಾರಂಜಿ ಕೆರೆಗೆ ಹೋಗಿದ್ದಾಗ ಬೋಟಿಂಗ್ ಮಾಡಿದ್ವಿ.

ಜಸ್ಟ್ ನಾನು ಓಡ್ಸೋದು ಇಡದು ಅಷ್ಟೇ ಅಲ್ಲೇನೆ ಪ್ರಾಬ್ಲಮ್ ಇದ್ರು ನನ್ ಹಸ್ಬೆಂಡ್ ತಗೊಂಡು ಹೋಗಿ ರೆಡಿ ಮಾಡಿಸ್ಕೊಂಡು ಬರ್ತಾರೆ.

ನಾನೂ ಡ್ರೈವಿಂಗ್ ಅಷ್ಟು ಮಾಡ್ಲೇಬೇಕು ಹೋಗ್ಲೇಬೇಕು ಅಂತ ಏನಿಲ್ಲ.